ಮತ್ತು ಸುತ್ತಲೂ ಚಿಕ್ಕದಾದಂತ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಮತ್ತು ಗಾಳಿ ಆಡಲು ಅನುಕೂಲವಾಗಿದೆ ಮತ್ತು ದೊಡ್ಡ ದೊಡ್ಡ ಗಿಡ ಮರಗಳು ಸಹ ಕಾಣುತ್ತಿ --

ಈ ಚಿತ್ರದಲ್ಲಿ ನಾವು ಒಂದು ಬಟ್ಟೆಯ ಅಂಗಡಿಯನ್ನು ಕಾಣಬಹುದಾಗಿದ್ದು ಇಲ್ಲಿ ಎರಡು ಬೋಂಬೆಗಳನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ರೋಡ್ ಅನ್ನು ನೋಡಬಹುದು.

ಹೊಯ್ದಿರುವ ದೃಶ್ಯ ಕೂಡ ನಾವು ನೋಡಬಹುದಾಗಿದೆ ಮತ್ತು ಕಂಪೌಂಡಿನ ಪಕ್ಕದಲ್ಲಿ--

ಹಾಗೂ ಇಲ್ಲಿ ಡೈನಿಂಗ್ ಟೇಬಲ್ ಅಂಡ್ ನಾಲ್ಕು ಕುರ್ಚಿಗಳನ್ನು ನೋಡಬೋದು.

ಮತ್ತು ಇಲ್ಲಿ ಗಡಿಯಾರವು ಸಹ ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಫಂಕ್ಷನ್ ನೋಡಬಹುದು ಹಾಗೂ ಇಲ್ಲಿ.

ದೇವರನ್ನು ಹೊತ್ತುಕೊಂಡು ಹಲವರು ಜನರು ಕುಣಿಯುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ ಮತ್ತು ಇಬ್ಬರು ವ್ಯಕ್ತಿಗಳು ಇಬ್ಬರ ವ್ಯಕ್ತಿಗಳು ಕೈಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡಿದ್ದಾರೆ.

ನಾಲಕು ಕಾರ್ ಗಳು ನಿಂತು ಕೊಂಡಿವೆ ಮತ್ತು ಹಿಂದಗಡೆ ದೊಡ್ಡದಾದಂಥ ಒಂದು ಮನೆ ಬಿಲ್ಡಿಂಗ್ ಸಹ ಇದೆ.

ನಾವು ಒಂದು ಅಂಗಡಿ ನೋಡಬಹುದು ಮತ್ತು ಈ ಅಂಗಡಿ--

ಹಾಗೂ ಮೇಲ್ಗಡೆ ಫ್ಯಾನ್ ಸಹ ಇದೆ ಹಾಗೂ ಕೆಲವು--

ಹಾಗು ಈ ಕೆ_ಬಿ ಮೇಲೆ ಹಲವಾರು ಕೇಬಲ್ಸ್ ಗಳನ್ನು ಹೋಗಿರುವ ದೃಶ್ಯ ನಾವು ಕಾಣಬಹುದಾಗಿದೆ.

ಹಲವಾರು ಜನರು ಕುಳಿತುಕೊಂಡಿರುವ ದೃಶ್ಯ ನೋಡಬಹುದು ಹಾಗು ಕೆಲವು ಜನರು ಓಡಾಡುತ್ತಿದ್ದಾರೆ ಮತ್ತು ಇಲ್ಲಿ ಒಬ್ಬ--

ಈ ಚಿತ್ರದಲ್ಲಿ ನಾವು ಒಂದು ಸಂಗೀತ ಎಲೆಕ್ಟ್ರಾನ್ಸ್ ಬೋರ್ಡನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಕಾರ್ ಪಾರ್ಕಿಂಗ್ ನೋಡಬಹುದು ಮತ್ತು ಇದು ಶೋರೂಮ್ ಎಂದು ಅನಿಸುತ್ತದೆ ಮೆಕಾನಿಕ್ ಶಾಪ್ .

ಈ ಇದರ ಬೋರ್ಡ್ ನಲ್ಲಿ ಅಪ್ಪೋಲೋ ಎಂದು ಬೋರ್ಡ್ ಅನ್ನು ಬರೆದಿದ್ದಾರೆ ಮತ್ತು ಹಿಂದುಗಡೆ ನೀರಿನ್ ಟ್ಯಾಂಕರ್ ಸಹ ನಮಗೆ ಕಾಣ್ತಿದೆ.

ಈ ಸುತ್ತಲೂ ಟೈಲ್ಸ್ ಗಳನ್ನು ಹಾಕಿದ್ದಾರೆ ಮತ್ತೆ ಇವು ಡೈನಿಂಗ್ ಟೇಬಲ್ ಮೇಲ್ಗಡೆ ಇವೆ.

ಹಾಗು ಇದರಲ್ಲಿ ಒಂದು ಸಿಟಿಯನ್ನು ನಾವು ಊಹೆ ಮಾಡಿಕೊಳ್ಳಬಹುದಾಗಿದೆ.

ಹಾಗು ಈ ಹೊಲದಲ್ಲಿ ನೀರಿನ್ನು ನಿಲ್ಲಿಸಿರು ದ್ರಶ್ಯವು ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಚಿಕ್ಕದಾದಂತ ಮನೆಯು ಟ್ಯಾಂಕರ್ ಸಹ ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಸುತ್ತಲೂ ಹಚ್ಚ ಹಸಿರಂತ ಗಿಡ ಮರಗಳನು ಕಾಣಬಹುದು ಮತ್ತು ಇಲ್ಲಿ ಕಬ್ಬಿಣದ ಕಿಡಕಿಗಳನು ನಾವು ನೋಡಬಹುದಾಗಿದೆ.

ಕೃಷಿ ರೈತನು ಬೆಳೆದಿರುವ ತೋಟವನ್ನು ನೋಡಬಹುದು ಮತ್ತು ಇಲ್ಲಿ ದ್ಯು ಚಿಕ್ಕ ಚಿಕ್ಕ ಸಸಿಗಳನ್ನು ಕಾಣಬಹುದಾಗಿದೆ.

ಮತ್ತು ಇವುಕ್ಕೆ ನೀರನ್ನು ಸಂಪಡಿಸಲು ಪೈಪ್ಸ್ ಗಳನ್ನು ನೋಡಬಹುದು ಹಾಗು ಮೇಲ್ಗಡೆ ಚದರವನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಅಂಗಡಿಯನ್ನು ಕಾಣಬಹುದು ಹಾಗೂ ಇಲ್ಲಿ ಅಂಗಡಿಯೂ ಓಪನಿಂಗ್ --

ನಡೆಯುತ್ತಿರುವ ದೃಶ್ಯ ಸಹ ನಾವು ನೋಡಬಹುದಾಗಿದೆ ಮತ್ತು ಪಕ್ಕದಲ್ಲಿ ಒಂದು ಬೆಂಚ್ ಸಹ ಇದೆ ಮತ್ತು ಕುಳಿತುಕೊಳ್ಳಲು ಚೇರ್ ಗಳನ್ನ ಕಾಣಬಹುದಾಗಿದೆ.

ಹಾಗು ಇಲ್ಲಿ ಒಬ್ಬ ಚಿಕ್ಕ ಹುಡುಗನು ಕೈಯಲ್ಲಿ ಏನೋ ಹಿಡಿದು ಕೊಂಡಿರುದ್ದಾನೆ ಮತ್ತು ಮೇಲ್ಗಡೆ ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದಂತ ಮೈದಾನವನ್ನು ನೋಡಬಹುದು ಹಾಗು ಹಿಂದ್ಗಡೆ ವಿಶಾಲವಾದಂತ ಕಾಡು ಸಹ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಕಾಂಪೌಂಡ್ ಅನ್ನು ಕಾಣಬಹುದು.

ತ್ತು ಇಲ್ಲಿ ಹಲವಾರು ಜನರು ಹೋಗು ಮತ್ತು ಬರುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಹೂವಿನ ಮರವು ಸಹ ಇದೆ.

ಈ ಚಿತ್ರದಲ್ಲಿ ನಾವೊಂದು ಗೋಡೆಯನ್ನು ನೋಡಬಹುದು ಹಾಗು ಇಲ್ಲಿ ಐದು ಬಣ್ಣದ ಗುಟ್ಟರ್ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಕಾರ್ ಸಹ ನಿಂತಿದೆ.

ನೋಡಬಹುದಾಗಿದೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಒಳ ಒಳಗಿರುವ ಗಾಳಿಯನ್ನು ಹೊರಗೆ ಬಿಡಲು ಚಿಕ್ಕ ಚಿಕ್ಕ ಮಷೀನ್ ಗಳನ್ನು ಕಾಣಬಹುದು.

ಮತ್ತು ಸುತ್ತಲೂ ಹೂವಿನಿಂದ ಅಲಂಕಾರದ ಹಿಂದೆ.

ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು ಸಹ ನಾವು ಕಾಣಬಹುದಾಗಿದೆ.